ವಿಲ್ ಚೇರು ಗಳು ಇದೆ ಲ್ಯಾಪ್ ಟಾಪ್ ಗಳು ಇದೆ ಟೇಬಲ್ ಇದೆ ಟೇಬಲ್ ಮೇಲೆ ದೊಡ್ಡ ಬುಕ್ ಅನ್ನು ಇಡಲಾಗಿದೆ.

ಕೆಂಪು ಮುಚ್ಚಳವಿರುವ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಇಡಲಾಗಿದೆ.

ಬಸ್ ಸ್ಟಾಪ್ ಹತ್ತಿರ ಕೆಲವು ವ್ಯಕ್ತಿಗಳು ನಿಂತಿದ್ದಾರೆ.

ಇದು ಒಂದು ಹಾಸ್ಪಿಟಲ್ ವಾರ್ಡ್ .

ಇಬ್ರು ಪಕ್ದಲ್ಲಿ ನಿಂತು ಅವರನ್ನು ತಪಾಸಣೆ ಮಾಡುತ್ತಿದ್ದಾರೆ.

ಸ್ಟವ್ ನ ಸ್ಟ್ಯಾಂಡುಗಳನ್ನು ನೇತು ಹಾಕಲಾಗಿದೆ.

ಹಿಂದೆ ಸ್ನಾಕ್ಸ್ ಮಾರುವಂತ ಒಂದು ಅಂಗ್ಡಿ ಇಟ್ಟಿದ್ದಾರೆ.

ಕಂಚೀ ಕೋ ಶ್ವೆತ ಸಿಲ್ಕ್ಸ್ ಇಂಡಿಯನ್ ಓವರ್ಸಿಸ್ ಬ್ಯಾಂಕ್ ಅಂತ ಬೋರ್ಡ್ ಅನ್ನು ಹಾಕಲಾಗಿದೆ.

ಆವೇ ವುಮೆನ್ಸ್ ಫಿಟ್ನೆಸ್ ಜಿಮ್ ಅಂತ ಇಂಗ್ಲಿಷ್ ಹಾಗು ಕನ್ನಡದಲ್ಲಿ ಬೋರ್ಡ್ ಹಾಕಿದಾರೆ.

ಒದು ಒಂದು ಬುಕ್ ಶಾಪು .

ಇಲ್ಲಿ ಮೂರ್ ಜನ ವ್ಯಕ್ತಿಗಳು ಮಾತಾಡ್ತಾ ಇದರೆ.

ಇದು ಒಂದು ಶೋ ರೂಮ್ .

ಗೋಡೆಯ ಮೇಲೆ ಔಟ್ಸೈಡ್ ಫುಡ್ ನಾಟ್ ಅಲ್ಲೋಡ್ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ.

ಮೈದಾನದ ಮೇಲೆ ಮಕ್ಕಳೆಲ್ಲ ಮಲಗಿ ವ್ಯಾಯಾಮ ಮಾಡ್ತಾ ಇದ್ದಾರೆ.

ಗ್ರೌಂಡಿನಲ್ಲಿ ಒಬ್ಬ ವ್ಯಕ್ತಿ ಕೆಂಪು ಬಣ್ಣದ ಡ್ರೆಸ್ ಹಾಕಿ ಕ್ಯಾಪ್ ಧರಿಸಿ ನಿಂತಿದ್ದಾನೆ.

ಇಲ್ಲಿ ಒಂದು ದೊಡ್ಡ ಡ್ಯಾಮ್ ಇದೆ.

ಡ್ಯಾಮ್ ನಿಂದ ನೀರು ವೇಗವಾಗಿ ಹರಿಯುತ್ತಿದೆ.

ಬೀಚ್ ಮೇಲೆ ಒಬ್ಬ ಪುರುಷ ಹಾಗು ಮಹಿಳೆ ನಿಂತಿದ್ದಾರೆ.

ಈ ಬಿಲ್ಡಿಂಗ್ ಮೇಲೆ ಬಣ್ಣ ಬಣ್ಣದ ಲೈಟುಗಳ್ನ ಹಾಕಿದ್ದಾರೆ.

ಆ ಲೈಟು ಕೆಂಪು ಹಾಗೆ ನೀಲಿ ಬಣ್ಣದಿಂದ ಕೂಡಿದೆ.

ಕೆಲವು ಜನ ಫೋಟೋ ಗಳನ್ನ ಅಲ್ಲಿ ಇಡ್ಸ್ಕೊಂತಾಯಿದರೆ.

ಬಿಲ್ಡಿಂಗ್ ಮೇಲೆ ಸೈನಿಕ್ ಸೈಕಲ್ ಮಾರ್ಟ್ ಅನ್ನೋ ಬೋರ್ಡ್ ಇಟ್ಟಿದ್ದಾರೆ.

ಕೆಲವು ಮಹಿಳೆಯರು ಕುಚ್ಛಿಯ ಮೆಲೆ ಕುಳಿತು ಟೇಬಲ್ ಮೇಲೆ ಕೈಯಿಟ್ಟು ಮಾತನಾಡುತ್ತಿದ್ದಾರೆ.

ದೊಡ್ಡ ದೊಡ್ಡ ವುಡ್ ಚೇರುಗಳನ್ನು ಹಾಕಲಾಗಿದೆ.

ಇಲ್ಲಿ ಶಿಲುಬೆ ಆಕಾರದ ಪ್ಲಸ್ ಆಕರದಲ್ಲಿ ಇಟ್ಟಿದ್ದಾರೆ.

ಆಕಾಶದಲ್ಲಿ ನೀಲಿ ಆರೆಂಜು ಹಳದಿ ಕಲರ್ ಬಣ್ಣಗಳಿದಾವೆ.

ಗೋಡೆಯ ಮೇಲೆ ಎಮರ್ಜೆನ್ಸಿ ಫೈರ್ ಸಿಲಿಂಡರ್ ಅನ್ನು ಇಟ್ಟಿದ್ದಾರೆ.

ಆ ಟ್ರೇ ಕೆಳಗಡೆ ಒಂದು ಶುಂಠಿ ಬಿದ್ದಿದೆ.

ಮತ್ತೆ ಅಲ್ಲಿ ಸಣ್ ಸಣ್ ವಾದಂತ ಕಲ್ಲುಗಳಿದೆ.